ಅದೇ ರೀತಿಯಾಗಿ ಅಲ್ಲಿ ಅಹ್ ನಟ್ಟದ್ದು ಹಾಕಿದ್ದರು ಫುಲ್ ಕಾಂಪೌಂಡ್ ಟೈಪ್ ಅದು ಮಾಡಿದರು ಚನ್ನಕಾಣ್ ಯತಿ.

ಸಿಸ್ಟಮ್ಯಾಟಿಕ್ ಆಗಿ ಪಾರ್ಕಿಂಗ್ ಅಹ್ ಮಾಡಿದರು ಸ್ಪೇಸಿಯಾಲಿಟಿ ಬಹಳ್ ಚಲೋ ಐತಿ.

ಟೋಟಲ್ ಆಗಿ ಫೋರ್ ಥೌಸಂಡ್ ಏಟ್ ಫೋರ್ ಆಗ್ಯತಿ.

ಗೇಟ್ ಫುಲ್ ಬಿಲ್ಡಿಂಗ್ ನೋಡತರಿ ನಾಲಕ್ಕು ಬಿಲ್ಡಿಂಗ್ ಐತಿ. ಇದು ಮತ್ತೆ ಲೈಟ್ಸ್ ಬೇಸ್ ಸೂಪರ್ ಐತಿ ಐತಿ ಹಿಂಗ್ ಹೋದ್ರ--

ಹುಟ್ಟದಾಗಿ ನೀವ್ ನೋಡ್ ಬಹುದು ಎಷ್ಟ ಉಹ್ ಸೂಪರ್ ಆಗಿ ಅಹ್ ಅವ್ರ್.

ಆಫ್ರಿಕಿ ಇಂಜಿನಿಯರ್ ತಮ್ಮ ವರ್ಕರ್ಸ್ ಗಿ ಹೇಳಿ ಕೋಡ್ ತ್ತರ್ ಅಂತ ಎಷ್ಟೋ ವರ್ಕರ್ಸ್ ಎಲ್ಲಾರು ಅವ್ರ್ ಮಾಡ್ ದಷ್ಟ್ ನೀಡ್ ಲಿಕ್ಕ ಹೇಳತರು.

ಯಾವದೇ ರೀತಿಯನ್ನು ಯಿಂದ ಯಾವದೇ ರೀತಿಯ ಶಬ್ದ ಮಾಡೋದ್ರಿಂದ ಏನು ಈದ್ ಮುಂದೆ ಅಷ್ಟು ಮಾತನ್ನು ಅವರು ಅಹ್ ಕೇಳಿಕೊಳ್ಳತ್ತರ್ ನೀವ್ ನೋಡಬಹುದು ನೀವು.

ಇದೊಂದ ಲಾಂಡ್ರಿ ದ ಇದ ಐತಿ ಫಸ್ಟ್ ಲಾಂಡ್ರಿ ದಾಗಲಿ ಹೋಟೆಲ್ ಲಾಂಡ್ರಿ ಆಗಲಿ ಹಾಸ್ಪಿಟಲ್ ಲಾಂಡ್ರಿ ಆಗಲಿ ಅಹ್ ಹಾಸ್ಟೆಲ್ ಲಾಂಡ್ರಿ ರಿಟೇಲ್ ಲಾಂಡ್ರಿ ಎಲ್ಲಾ ಟೈಪ್ಸ್ ದ ಲಾಂಡ್ರಿಸ್ ಇವರು ಈದ್ ಮಾಡ್ಸ್ ಕೋಡ್ ತ್ತಾರ್ ಇವರು ಬ್ಯಾನರ್ ಹಚ್ಚಿದರು.